ಇದು ಬಂದ್ಬಿಟ್ಟು ನಮಗೆ ಒಂದು ಬ್ರಿಡ್ಜ್ ಆಗಿದೆ ಕೆಳಗಡೆನುವೇ ಚೆನ್ನಾಗಿ ಇದು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ.

ನೀರೆಲ್ಲು ಪಾಸ್ ಆಗಾಕ್ ಆಗ್ತಿಲ್ಲ ಸೋ ಅಲ್ಲೇ ಎಲ್ಲಾ ಒಂದು ಹತ್ರ ನೀರ್ ನಿಂತಿದೆ ಅಲ್ಲಿ ಕೊಕ್ಕರೆಗಳು ಮೀನ್ ಸಿಗುತ್ತೆನೋ ಅದಕ್ಕೆ ಆಹಾರ ಸಿಗುತ್ತೇನೋ ಅದಕ್ಕೆ ಕೊಕ್ಕರೆಗಳು ಬರ್ತಿರುತ್ತೆ ಈತರ --

ಇಲ್ ಬಂದ್ಬಿಟ್ಟು ನಂಗೆ ನೀರಿದ್ದು ಅಂದ್ರೆ ಸಹಜವಾಗಿ ಗಿಡಗಳು ಮರಗಳು ಬೆಳ್ಕೊಳೋದ್ ಜಾಸ್ತಿಯಾಗಿರುತ್ತೆ. ಸೊ ಅವು ಕೂಡ ಬೆಳೆದಿರುತ್ತವೆ. ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ ಇಷ್ಟ ಇದ್ದೋರು ಬೋಟಿಂಗ್ ಮಾಡಬಹುದಾಗಿರುತ್ತೆ. ಸೊ ಇಂಟರೆಸ್ಟಿಂಗ್ ಅಮೇಜಿಂಗ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ.

ಪೆಟ್ರೋಲ್ ಬಂಕ್ ಫ್ರೆಂಡ್ಸ್ ನಾವ್ ನೋಡ್ತಾ ಇದ್ದೀವಿ ಇದು ಮೈಸೂರಲ್ಲಿ ಕಂಡುಬರ್ತಾಇರುವಂತ ಯಾವ್ದೋ ಒಂದು ಇಂಡಿಯನ್ ಆಯಿಲ್ ಆಗಿರುತ್ತೆ ಇದು ಪೆಟ್ರೋಲ್ ಬಂಕ್ ಆಗಿರುತ್ತೆ. ಸೊ ನಮ್ಗ್ ಗಾಡಿ ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗ್ಬೇಕು ಅಂದ್ರೆ ನಾವೇ ಮೂವ್ ಆಗಬೇಕು ಅಂತ ಎನರ್ಜಿ ಬೇಕಾಗಿರುತ್ತೆ ಸೊ ಅಂಗೆ ಗಾಡಿ ಮೂವ್ ಆಗ್ಬೇಕು.

ಗಳಿಕೆ ಎಷ್ಟು ಜನ ಇದ್ದಾರೆ ಅವರೆಲ್ಲ ಸೇರಿ ಬಿಟ್ಟು ನಮ್ಮ ಮನೆ ಕಟ್ಟಿಕೊಂಡು ವಾಸ ಮಾಡಕ್ಕೆ ಈ ಮನೆಯಿಂದ ನಾವು ಆರಾಮ ಇರಬಹುದು ನಮ್ಮದೇ ಆದಂತ ಮನೆ.

ಹಿಂದೆ ಪಕ್ಷಿಗಳು ಕೂಡ ಕಾಣಿಸ್ತಿದೆ ಇಲ್ಲಿ ನೀರ್ ಕೂಡ ಬಿಟ್ಟಿದೆ. ಇದು ಎಲ್ಲೋ ಒಂದು ಕಡೆ ಪ್ರಾಣಿಗಳು ವಾಸಿಸಲಿಕ್ಕೆ ಬಿಟ್ಟಿರೋ ಅಂತ ಪಾಂಡ್ ತರ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ.

ಕಟಿಂಗ್ ಶಾಪ್ ಕಾಣಿಸ್ತಾ ಇದೆ ಈ ಕಟಿಂಗ್ ಶಾಪ್ ಅಲ್ಲಿ ಬಂದ್ಬಿಟ್ಟು ಹೇರ್ ಕಟ್ ಮಾಡ್ಸ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಶೇವಿಂಗ್ ಮಾಡ್ಸ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಹುಡುಗರಿಗೆ ಹುಡುಗಿಯರಿಗೆ ಇಬ್ರಿಗೂ ಹೆಲ್ಪ್ ಆಗುತ್ತೆ.